ಈ ಚಿತ್ರದಲ್ಲಿ ನಂಗೆ ಕಾಣಿಸುತ್ತ ಫುಡ್ ಪಾಯಿಂಟ್ ಅಂಗಡಿ ಇದು ನೋಡಲು ಒಂದು ಇಲ್ಲಿ ಎಲ್ಲರೂ ಇದ್ರೆ ಇಡ್ಲಿ ದೋಸೆ ಹಾಗು ಹಲವಾರು ತಿಂಡಿಗಳು ಸಹ ಇಲ್ಲಿ ದೊರೆಯುತ್ತವೆ.

ಮತ್ತು ಈ ರಸ್ತೆ ನೋಡಲು ತುಂಬಾ ವಿಶಾಲವಾಗಿದೆ ಮತ್ತೆ ಹಿಂದೆ ಎರಡು ಯಾವುದೆ ರೀತಿ ವಾಹನೆಗಳು ಓದೋದುತ್ತಿಲ್ಲ ಮತ್ತು ನಮ್ಮ ಬಳ್ಳಾರಿ ಕಂಡು ಬರುತ್ತೆ.

ಇದು ನೋಡಲು ತುಂಬಾ ಅದ್ಭುತವಾಗಿದೆ ಮತ್ತು ಇದು ಗೇಟನ್ನು ನ್ನು ಮಾಡಿಸಲಾಗಿದೆ ನೋಡಲು ತುಂಬಾ ಅದ್ಭುತವಾದ ಒಂದು ಚಿತ್ರಣವಾಗಿದೆ.

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತ ಇರುವುದು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಎಂಬುವುದು .

ಇಲ್ಲಿ ಹಲವಾರು ಗಾಡಿಗಳನ್ನು ನಿಲ್ಲಿಸಿದ್ದಾರೆ ಮತ್ತು ಇದು ನಮ್ಮ ಬಳ್ಳಾರಿಯಲ್ಲಿ ಕಂಡು ಬರುವಂತಹ ಒಂದು ದೊಡ್ಡ ದೊಡ್ಡ ಫ್ಲಾಟ್ ಗಳಾಗಿದ್ದವೇ.

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತ ಇರುವುದು ಶ್ರೀ ಸಾಯಿ ಬಾಬಾ ದೇವಸ್ಥಾನ ಈ ಟೆಂಪಲ್ ನೊಡಲು ನಮಗೆ ಬಳ್ಳಾರಿಯಲ್ಲಿ ಕಂಡು ಬರುತ್ತದೆ ಈ ಸಾಯಿ ಬಾಬಾ ದೇವಸ್ಥಾನಕ್ಕೆ ಹಲವಾರು ಭಕ್ತರು ಬರುತ್ತಾರೆ ನೊಡಲು ತುಂಬಾ ಅದ್ಭುತವಾದ ದೇವರು. .